ತುಂಬಾ ಒಳ್ಳೆಯ ಕ್ವಾಲಿಟಿನೂ ಕೂಡ ಇರುತ್ತೆ ಮತ್ತೆ ತುಂಬಾ ಲೋ ಪ್ರೈಜ್ ಅಲ್ಲೂ ಇದೆ. ಮತ್ತು ತುಂಬಾ ಒಂದು ಸಣ್ಣ ಅಂಗಡಿ ಬಟ್ಟೆ ಅಂಗಡಿ ಇದಾಗಿದೆ.

ಇದು ಒಂದು ದೊಡ್ಡ ಕಾರಾ ಗಿದ್ದು ಇದು ತುಂಬಾ ಕಾಸ್ಟ್ಲಿ ಯಷ್ಟ್ ಕಾರಾಗಿದೆ. ಇಲ್ಲಿ ನಿಲ್ಸಿ ಫೋಟೋ ಮತ್ತು ಮತ್ತು ಇಲ್ಲಿ ತುಂಬಾ ದೊಡ್ಡ್ ದೊಡ್ಡ್ ಬಿಲ್ಡಿಂಗ್ ಗಳು ಮತ್ತು ಮರ ಗಿಡಗಳು ಕಾಣಿಸ್ತಾಯಿದೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ.

ಇದು ಒಂದು ದೊಡ್ಡ ಪಾರ್ಕ್ ಆಗಿದ್ದು ಇಲ್ಲಿ ವಾಕಿಂಗ್ ಮಾಡೋಕೆ ಮತ್ತೆ ವಿಶ್ರಾಂತಿ ಪಡೆಯಲು ನಿಶಬ್ದವಾದಂತಹ--

ಇದು ಒಂದು ಸಣ್ಣ ಶಿವಲಿಂಗ ಇರುವ ಒಂದು ದೇವಸ್ಥಾನವಾಗಿದ್ದು ಮುಂದುಗಡೆ ಬಸವಣ್ಣ ಮತ್ತೆ ಶಿವ ಕೂಡ ಇದೇ ಆ ಕಡೆ ಈ ಕಡೆ --

ಇದು ಒಂದು ಮದುವೆಗೆ ಬರುತ್ತಿರುವ ಕಾರ್ ಆಗಿದೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಅನ್ನು ಮಾಡಿದ್ದಾರೆ ಮತ್ತು ಫ್ಲವರ್ ಗಳನ್ನೂ ಕೂಡ ಇಟ್ಟಿದ್ದಾರೆ ತುಂಬಾ ದೊಡ್ಡದಾಗಿದೆ ಒಂದು ಮದುವೆ.

ಇದೊಂದು ರಿಸೆಪ್ಶನ್ ಹಾಳ್ ಆಗಿದ್ದು ಲೈಟಿಂಗ್ಸ್ ನ ವ್ಯವಸ್ಥೆ ಎಲ್ಲ ಇದೆ. ನೈಟ್ ಹೊತ್ತು ಸಕತ್ತಗಿ ಕಾಣುತ್ತೆ .

ತುಂಬಾ ಚೆನ್ನಾಗಿ ಹೂವಿನ ಹಾರವನ್ನು ಹಾಕಿ ಪೂಜೆಯನ್ನು ಮಾಡಿದ್ದಾರೆ ನೋಡೋಕೆ ತುಂಬಾ ಚೆನ್ನಾಗ್ ಕಾಣುಸ್ತಾ ಇದೆ.

ಇದು ಒಂದು ವಿಶಾಲವಾದ ಜಾಗವಾಗಿದ್ದು ಇಲ್ಲಿ ತುಂಬಾ ಕಸಗಳು ಗಿಡಗಳು ಬೇಡವಾದ ಗಿಡಗಳೆಲ್ಲ ಬೆಳೆದುಕೊಂಡಿವೆ ಮತ್ತು ತುಂಬಾ --

ಇದು ಒಂದು ಫ್ಯಾಂಕ್ಷನ್ ನಡೆಯುತ್ತಿರುವ ಹಾಲಾಗಿದೆ ಇಲ್ಲಿ ತುಂಬಾ ಚೇರ್ಗ ಳನ್ನೆಲ್ಲ ಆಕಿದಾರೆ ಕೂತ್ಕೊಳ್ಳೋದಕ್ಕೆ ಮತ್ತೆ ಹೂವಿನ ಪಾಟ್ ಇಟ್ಟಿದ್ದಾರೆ ತುಂಬಾ ಡೆಕೋರೇಷನ್ ಕೂಡ ತುಂಬಾ ನೀಟಾಗಿ ಮಾಡಿದ್ದಾರೆ.